ಹಾಗು ಈ ಸ್ಪೂನ್ ಮತ್ತು ಬಟ್ಟಲುಗಳನ್ನು ನಾವು ವೀಕ್ಷಿಸಬಹುದಾಗಿದೆ.

ಹಾಗು ಅದಕ್ಕೆ ಮೇಲೆ ಸಾಬೂನ್ ಹಚ್ಚಿರುವುದನ್ನು ವೀಕ್ಷಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಇಬ್ಬರು ಮೂವರು ಜನ ಫೋಟೋ ತಕ್ಕೊದಿರುವ ದ್ರಶ್ಯವನ್ನು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಕುರ್ಚಗಳನ್ನು ನಾವು ವೀಕ್ಷಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಕೇಲವಿಷ್ಟು ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಕಾಣಬಹುದಾಗಿದೆ.

ಈ ಚಿತ್ರವು ಹೊರಗಿಂದ ತ್ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕೆಲವಷ್ಟು ಕುರ್ಚಿಗಳು ಮತ್ತು ಒಂದು ಟೇಬಲ್ ಸಹ ಕಾಣಬಹುದಾಗಿದೆ.

ಹಾಗು ನೀರಿನ ಟಾಂಕ ಟ್ಯಾಂಕ್ ಗಳನ್ನು ಕಾಣಬಹುದಾಗಿದೆ.

ಸುತ್ತಲು ತಗಡು ಕಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಒಂದ್ ಆಂಜನೇಯನ ಬಾವುಟ ಕಾಣಬೊದಿದೆ.

ಈ ಚಿತ್ರದಲ್ಲಿ ಒ ಒಂದು ಆಟೋ ಮತ್ತು ಇನ್ನೊಂದು ಕಾರನ್ನು ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ಅರಬಿ ರೀತಿ ಅಳೆ ಬಿಟ್ಟ ಪದರಿಯನ್ನು ಕಾಣಬಹುದಾಗಿದೆ.

ಹಾಗು ಅಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಇದೊಂದ್ ಕಾಫಿ ಅಂಗಡಿಯ ಮುಂದಿನ ತೆಗೆಯದ ಛಿತ್ರವಾ --

ಹಾಗು ಇದರಲ್ಲಿ ಕೆಲವಷ್ಟು ಜನ ಮಲಗಿಕೊಂಡಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವು ದಲ್ಲಿ ಒಂದು ಕಾರ್ ನಿಂತಿರುವುದನ್ನ ನಾವು ಗಮನಿಸಬಹುದಾಗಿದೆ.

ಹಾಗೆ ಇದೊಂದು ಹೂಳೆಯ ನೀರನ್ನು ತರ ಕಾಣ ಬಹುದು.

ಅದು ಇದು ಕೊಪ್ಪೋ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಇರುವ ಗುಡಿ.

ಹಾಗೂ ಈ ಚಿತ್ರದಲ್ಲಿ ನಾವು ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಆ ವಿಗ್ರಹಗಳ ಸುತ್ತಲೂ ಗೋಡೆಗಳನ್ನು ನಾವು ಗಮನಿಸಬಹುದಾಗಿದೆ.

ಹಾಗು ಅವರ ಕಾಲ್ ಹತ್ರ ರೊಕ್ಕಗಳನ್ನು ನಾವು ಗಮನಿಸಬಹುದಾಗಿದೆ.

ಹಾಗೂ ಸುತ್ತಲೂ ಒಣಗಿದ ಗಿಡಗಳನ್ನು ಕಾಣಬಹುದಾಗಿದೆ ಹಾಗೂ ದೂರದಲ್ಲಿ ಊರಿರುವ ರೀತಿ ಕಾಣಬಹುದಾಗಿದೆ.